ಹುಡುಗಿಯರು ಕೆಂಪು ಬಣ್ಣದ ಊಡನಿಗಳು ವೈಟ್ ಬಣ್ಣದ ಕೂರುತೆಗಳು ಮನೆ ಬಾಗಿಲ ಕಿಟಕಿ--

ಕಲ್ಲುಗಳು ಐವತ್ತು ಕ್ವಿನ್ಟಾಲ್ ಗಿಂತಲೂ ಅಜ್ಜನಾಗಿರುವ ಕಲ್ಲುಗಳು ಆಕಾಶ ಸಣ್ಣ ಸಣ್ಣ ಹುಲ್ಲು.--

ಕಿಟಕಿಗಳು ಬಾಗಿಲುಗಳು ದೊಡ್ಡ ದೇವಾಲಯ ಕಲ್ಲಿನ ಶಿಲ್ಪಕಲೆ ಮೂರ್ತಿಗಳು ಅದ್ಬುತವಗಿವೆ.